ಬಾಬು ಮಿ ಆ ಪೀಸ್ ಸೆಂಟರ್ ಎಂದು ಬರೆಯಲಾಗಿದೆ.

ಮತ್ತು ಕಟ್ಟಡದ ಮುಂದೆ ಒಂದು ಸ್ವಚ್ಛ ಮಾಡುವ ವಾಹನ ಇದೆ.

ಒಂದು ದೊಡ್ಡದು ಡ್ಯಾಮ್ ಕಾಣಿಸ್ತಾ ಇದೆ.

ಮತ್ತು ಒಬ್ಬಕಿ ಹುಡುಗಿ ಚೆಸ್ಮ ಹಚ್ಚನು ಕಾಣಿಸ್ತಾ ಇದೆ.

ಬಹಳಷ್ಟು ಕಾರ್ಸ್ ಗಳು ಕಾನಸ್ತಾ ಇವೆ ಮತ್ತು ಮೂರು ಕಂಬಗಳು ಕಾನಸ್ತಾ ಇವೆ ಮತ್ತು ವೈರ್ಸ್ ಗಳು ಕಾನಸ್ತಾ ಇವೆ.

ಮತ್ತು ಸಿಡಿ ಮೇಲೆ ಇಬ್ಬರು ಮನುಷ್ಯರು ನಿಂತಿನ ಕಾಣಿಸ್ತಾ ಇದೆ.

ಇಲ್ಲಿ ಎರಡು ಗಿಡಗಳು ಕಾಣಸ್ತಾ ಇವೆ ಮತ್ತು ಇಲ್ಲಿ ಕಾರ್ ಮತ್ತು ಬೈಕ್ಸ್ ಗಳು ಕಾಣಸ್ತಾ ಇವೆ.

ಕಂಪ್ಯೂಟರ್ ಒಂದು ಬಾಟಲ್ ಮತ್ತು ಒಂದು ಸಣ್ಣದ ಮರ--

ಮತ್ತು ಮ ಎರಡು ಬೈಕ್ ಮೇಲೆ ಮನುಷ್ಯರು ಕಾಣಿಸ್ತಾ ಇವೆ.

ಈ ಚಿತ್ರದಲ್ಲಿ ಒಂದು ಮಣ್ಣಿನ ಕಾಲಿ ಜಗ ಕಾಣಿಸ್ತಾ ಇದೆ.

ಮತ್ತು ಅಂಗಡಿಯ ಒಳಗೆ ಚಪ್ಪಲಿ ಮತ್ತು ಬೂಟ್ಸ್ ಗಳು ಇಕ್ಕಿನ ಕಾಣಿಸ್ತಾ ಇವೆ.

ವಿವಿಧ ರೀತಿಯ ತಾಜಾ ಮೀನುಗಳು ಮತ್ತು ಸಿಗಡಿಗಳನ್ನು--

ಈ ಚಿತ್ರದಲ್ಲಿ ಎರಡು ವ್ಯಕ್ತಿಗಳು ಕಾಣಸ್ತಾಇದೆ.

ಮತ್ತು ಕೆಳಗಡೆ ಬಹಳಷ್ಟು ನೀರು ಕಾಣ್ಸ್ತ ಇದೆ.

ಮತ್ತು ಇಲ್ಲಿ ಪರ್ಟೋಲ್ಸಿನ್ ಮೆಷಿನ್ ಗಳು ಕಾಣ್ಸ್ತ ಇವೆ.

ಈ ಚಿತ್ರದಲ್ಲಿ ದೊಡ್ಡದು ಪೋಸ್ಟರ್ ಕಾಣಿಸ್ತಾ ಇದೆ ಅದರ ಮೇಲೆ ಅಪೆಕ್ಸ್ ಫಿಟ್ನೆಸ್ ಸೆಂಟರ್ ಪಿಸ್ ಡೀಟೆಲ್ಸ್ ಅನ್ನು--